ಲಲಿತ್ ಮಾರ್ಟ್ ಹೋಟೆಲ್ ಅಂದ್ರೆ ತುಂಬ ಒಳ್ಳೆ ಹೋಟೆಲ್ ಅಲ್ಲಿ ತುಂಬ ಜನ ಬರತಾರೆ ಹೊರಗಡೆ ಇಂದ ಬರತಾರೆ ತುಂಬ ಬಿಸಿನೆಸ್ ಚೆನ್ನಾಗೆ ಆಗುತ್ತೆ ಆಮೇಲೆ ಒಳ್ಳೆ ತಿಂಡಿ ಊಟ ಪ್ರತಿಒಂದು ಕೊಡುತ್ತಾರೆ.

ತುಂಬ ಚೆನ್ನಾಗಿ ಜನ ಬಂದವರ್ನ ಗೌರವಿಸುತ್ತಾರೆ ಅದ್ರಿಂದ ಆ ಹೋಟೆಲ್ ಗೆ ಜನ ಸಿಕ್ಕಾಪಟ್ಟೆ ಜನ ಬರುತ್ತೆ ಒಳ್ಳೆ ಕಲೆಕ್ಷನ್ ಆಗುತ್ತೆ.

ಹಲ್ಲೋ ಕಾರು ಅಂದ್ರೆ ನಮಗೆ ತುಂಬ ಇಷ್ಟ ಆದ್ರೆ ಕಾರು ತಕೊಂಡು ಹದಿನಾಲ್ಕು ವರ್ಷ ಆಗಿದೆ ಇವಾತಿನವರಿಗೂ ರಿಪೇರಿ ಇಲ್ಲ.

ರಿಪೇರಿ ಬಂದ್ರು ತಗೊಂಡು ಹೋದ್ರೆ ನಮಗೆ ಸ್ವಲ್ಪ ಹೊತಿನಲ್ಲೇ ಬೇಗ ಮಾಡಿ ಕಳ್ಸಿ ಕೋಟಿಬಿಡ್ತಾರೆ ಒಳ್ಳೆ ಜನ ಇರ್ತಾರೆ ನಮಗೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ.

ಒಳ್ಳೆ ರಾಡ್ ಎಲ್ಲ ಹಾಕಿ ಕಬ್ಬಿಣ ಹಾಕಿ ಸಿಮೆಂಟ್ ಹಾಕಿ ಚೆನ್ನಾಗಿ ನೀರು ಕೊಟ್ಟು ಕ್ಯೂರ್ ಮಾಡಬೇಕು ಆಮೇಲೆ ಅದ್ರ ಮೇಲೆ ಇಟ್ಟಿಗೆ ಕಟ್ಟಿ ಆಮೇಲೆ ಸಿಮೆಂಟ್ ಹಾಕಂಡ್ ಇಟ್ಟಿಗೆ ಕಟ್ಟುಕೊಂಡು.

ಆಮೇಲೆ ಆಫೀಸ್ ಮಾಡಿದಂಗೆ ಚೆನ್ನಾಗಿ ಹದಿನಾರು ದಿನ ನೀರು ಕುಡಿಯಬೇಕು ಹಾಗ್ ಆದ್ರೆ ಒಳ್ಳೆ ಮನೆ ಕಟ್ಟಡ ಬಂದ್ ಬರ್ತು ನೂರಾರ್ ದಿನ ಮನೆ ಬಾಲ್ --

ಸಾಯಿಬಾಬ ಅಂದ್ರೆ ಪ್ರತಿಒಬ್ರಿಗೆ ನಂಬಿಕೆ ಸಾಯಿಬಾಬ ಅಂದ್ರೆ ಏನು ಪ್ರತಿಯೊಬ್ಬರು ಭಯ ಭೀತಿಯಲ್ಲಿ ಒಳ್ಳೆತನದಲ್ಲಿ ಕೂತ್ಕೊಂಡು ಕೇಳಬೇಕು --

ಅದ್ನ ನೆರಳು ಕೊಡಬೇಕು ಇಲ್ಲಾಂದ್ರೆ ಚೀಲ ಹಾಕಿ ಚೀಲದ ಮೇಲೆ ನೀರು ಹಾಕಬೇಕು ಇಲ್ಲಾಂದ್ರೆ ಎಲ್ಲ ಹಾಳಾಗುತ್ತೆ ಅದ್ರಿಂದ ಒಳ್ಳೆ ನೀರು ಹಾಕಿ ಕ್ಲೀನ್ ಆಗಿ --

ಪ್ರತಿಯೊಬ್ಬರು ಅವರ ಪ್ರೀತಿ ಸ್ವಂತಂತ್ರ ಇದ್ರೆ ನಮ್ಮ ಮನೆ ಏಳಿಗೆ ಆಗುತ್ತೆ ಆದುದರಿಂದ ಪ್ರತಿಯೊಬ್ಬರು ಕರಧವರನ್ನ ಊಟ ಹಾಕಬೇಕು ಸಮಾಧಾನದಿಂದ ಕೂಡ್ಸಿ ಮಾತಾಡಿ --

ಖುಷಿ ಖುಷಿಯಾಗಿ ಕಳಿಸಿದರೆ ನಮ್ಗೆ ಸಂತೋಷ ಅವರು ಸಂತೋಷ ಪಡುತ್ತಾರೆ ಅದ್ರಿಂದ ಬಹಳ ಅನುಕೂಲ ಆಗು --

ತಾರ್ಸಿ ಗೂಡ್ಸಿ ಒರಸಿ ಮುಂದೆ ರಂಗೋಲಿ ಎಲ್ಲ ಹಾಕಿ --

ಕಾರು ಪಾರ್ಕ್ ಅಂದ್ರೆ ಡೈಲಿ ಕಸ ಗುಡಿಸಬೇಕು ತೊಳಿಬೇಕು --

ಪರ್ವಾಗಿಲ್ಲ ಕಣೆ ಚೆನ್ನಾಗಿ ಇಟ್ಟಾರೆ ಅನ್ಬೇಕು.

ಜನಗಳು ಬರ್ತಿರ್ತಾರೆ ಹೋಯಿತೀರ್ತಾರೆ ಜನ ಬಂದಾಗ ಏನ್ ಮಾಡ್ ತಾರೆ ಅಂದ್ರೆ ಹೊಲಗಡೆ ಜನ --

ಚೆನ್ನಾಗಿ ಬರುತ್ತೆ ತರಕಾರಿ ಚೆನ್ನಾಗಿ ಬೆಳಿಬೇಕೆಂದ್ರೆ ನಾವು ನೀರು ಗೊಬ್ಬರ --

ಇದಕ್ಕೆ ಎಷ್ಟೊಂದು ದಿಕ್ಕಾ ಬಾರೆ ದುಡ್ಡನ್ನ ಖರ್ಚು ಮಾಡಿದ್ದಾರೆ ಇದ್ದಕ್ಕೆ ತಕ್ಕಂತೆ ಸ್ವಚ್ವಾಗಿ ಇಟ್ಟುಕೋಬೇಕು ಇಲ್ಲಾ ಅಂತ ಅಂದ್ರೆ --

ಇದು ಯಾಕೆ ಇದು ಈ ತರ ಇಷ್ಟೊಂದು ಬಂಡವಾಳ ಹಾಕುಬಿಟ್ಟು ಇಷ್ಟೊಂದು ವೇಸ್ಟ್ ಮಾಡಿದ್ದಾರೆ ಯಾಕೆ ಅಂತ ಕೇಳ್ತಾರೆ ಅದಕ್ಕೆ ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು.

ಕ್ಲೀನ್ ಆಗಿ ಮಾಡುವುದು ನಮ್ಮ ಧರ್ಮ.

ಪ್ರತಿಯೊಬ್ಬ ಮನುಷ್ಯನೂ ಮೀನು ಇದು ಯಾಕೆ ಇಷ್ಟ ಪಡ್ತಾನೆ ಅಂದ್ರೆ.

ತುಂಬಾ ಜನ ಇಷ್ಟ ಪಡ್ತಾರೆ ಮೀನು ಎಲ್ಲಿ ಸಿಗುತ್ತೆ.